ಹಾ ನಾನ್ ಆರಾಮ, ನೀನು?

ಅದೇ birthday ದೆಂತಾಂತ ಒಂದು correct ಮಾಡುವಾಂತ ನಾಡಿದ್ದೆ ಅಲ್ಲ.

ಹಾ ಹೌದು, ಎಲ್ರಿಗು phone ಮಾಡ್ಬೇಕ್ಕಾಗತ್ತೆ. ಹೌದು ಅದೇ, ನಾನ್ first ನಿಂಗೆ ಮಾಡುವ ಮತ್ತೆ next ಅವರಿಗೆಲ್ಲ ಮಾಡ್ಬಹುದಲ್ಲಾಂತ.

ಒಪ್ಪಿಕೊಳ್ತಾರೆ ನಮ್ಗೆ ಮನೆಗೆಸ ಕೇಳ್ಬೇಕಾಗ್ತದಲ್ಲ ಅವರಿಗೆಲ್ಲ ಬಿಡ್ತಾರಲ್ಲ. ಅದ್ ಹೌದು, ನಮ್ಗೆ ಮನೆಯಲ್ಲಿಸ ತುಂಬಾ ಹೊತ್ತಾದ್ರೆ ಬಿಡುದಿಲ್ಲ. ಅದೇ, ಅದಿಕ್ಕೆ ನಾನು ನಾವು ಇಬ್ರು first ಎಂತಂತ correct ಮಾಡಿಕೊಳ್ಳುವ, ಮತ್ತೆ ಅವರತ್ರ ಹೇಳುವಾಂತ.

ಅವರು ಬರುವರು location ಅದೆ ಆಗ್ಬಹುದು ನಿನ್ನ birthday ಮಾಡಿದ್ದೆ . ಹಾ, ಅಲ್ಲೇ ಮಾಡುವ. ಹ ಅಲ್ಲೇ ಆಗ್ಬೋದು, cake ಸ ಅಲ್ಲಿ ಚಂದ ಇರ್ತದೆ.

ಅವಳಿಗೆ ಯಾವುದು flavour ಯಾವುದು ಇಷ್ಟ, ಗೊತ್ತುಂಟಾ ನಿಂಗೆ ವರ್ಷನಿಗೆ? ಹಾ, ನಂಗೆ ಅದ್ರ ಬಗ್ಗೆ ಅಷ್ಟು idea ಇಲ್ಲ ಅಂದ್ರೆ ಅವಳು ನನ್ನೊಟ್ಟಿಗೆ ಅಷ್ಟೊಂದು ಇರ್ಲಿಲ್ಲ ಅಲ್ಲ.

College ಅಲ್ಲಿ ಮಾತ್ರ ನಾವು ಒಟ್ಟಿಗೆ ಇರ್ತಿದ್ವಿ ಅಷ್ಟೆ. ಆದ್ರೆ, ಅದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ ಅವಳದ್ದು. ಇದ್ದಾಳಲ್ಲ ಅವಳತ್ರನೆ ಕೇಳು. ಅದೆ ಅವಳಿಗೆ ಗೊತ್ತಿರ್ಬಹುದು ಅವಳು ಒಟ್ಟಿಗೆ ಇರ್ತಾಳಲ್ಲಾ. ಅದು ಹೌದು ಒಟ್ಟಿಗೆ ಇರ್ತಾರೆ ಅವರು.

ಹ್ಮ್, ಆದ್ರೆ ಏನಾದ್ರು ಕೊಡುವಾಂತ ಅನಿಸ್ತಾ ಉಂಟು ನಂಗೆ. ಹೌದಾ ನಿಂಗೆ ಅಷ್ಟ್ ಇದ್ ಇದ್ರೆ, ಕೊಡ್ಬೇಕಂತ ಇದ್ರೆ ಕೊಡು ಪರ್ವಾಗಿಲ್ಲ.

ಪಾಪ ಅನ್ಸುದು, ಏನಾದ್ರು ಒಂದು ಕೊಡುವಾಂತ ಅಂದ್ರೆ ತುಂಬಾ ಪಾಪದವರಲ್ಲ.

ಹಾಗೆ ಮಾಡುವ ನಾವು, ಅವಳಿಗೆ ಏನಾದ್ರು ಒಂದು . ಹಾ ಆಯ್ತು, ಇನ್ನು ಅವರಿಗೆಲ್ಲ ತಿಳ್ಸಿ ಬಿಡು ನಾನ್ call ಮಾಡುದಿಲ್ಲ.

ಆಯ್ತು ಆಯ್ತು ಎಸ್ಟೊತ್ತಿಗೆ ಬರ್ಬೇಕು? ಅದು time ಎಂತ ಅಂತ ಎಲ್ಲ decide ಆಗ್ಲಿಲ್ಲ ನೋಡುವ ಆಯ್ತಾ. ಆಯ್ತು ಆಯ್ತು, ನನ್ಗೊಂದು ಹೇಳಿಬಿಡಿ. ಹ ಆಯ್ತು ಅದೆ, ಅವರತ್ರ ಒಂದು ಕೇಳ್ತೇನೆ ನಾನು. ಮತ್ತೆ ನೋಡುವ ಎಂತಾಂತ.

Time ತುಂಬಾ late ಮಾಡುದು ಬೇಡ ಅವಳಿಗೆ surprise ಆಗಿ ಇರ್ಲಿ ಹೇಳುದು ಬೇಡಲ್ಲ. ಹಾ ಹೌದು, ಹಾಗೆ ಮಾಡುವ ನಾವೊಂದು ಕ~ ಕರ್ಕೊಂಡು ಬರುವ ಅವಳನ್ನು. ಅದೆ shopping ಗೆ ಅಂತ ಏನಾದ್ರು ಹೇಳಿ ಕರ್ಕೊಂಡು ಬರುವ. ಕರ್ಕೊಂಡು ಬರ್ಬೇಕು ಅವಳ friend ಒಬ್ಳು ಇದ್ದಾಳಲ್ಲ ಅವಳತ್ರ ಹೇಳುವ. ಅದೆ ಅದೇ, ಅವಳತ್ರವೆ ಹೇಳಿ ಕರ್ಕೊಂಡು ಬರುವ.

ಬೆಳಗ್ಗೆ ಆಗ್ಬಹುದಲ್ಲ?

ಹಾಗೆ ಮಾಡುವ, ಮತ್ತೆ late ಆದ್ರೆಸ ಒಂದು ನಾ~ ನಾಲ್ಕು ಗಂಟೆ ತನಕ ಆದ್ರೆ ಪರ್ವಾಗಿಲ್ಲ. ಅಲ್ಲ ಮಧ್ಯಾಹ್ನ ನಂತ್ರ ಅಷ್ಟು ಈಗ ಸರಿ ಆಗುದಿಲ್ಲ, ಬಿಸಿಲಲ್ಲ ಬೇಡ.

ಹೌದು ಹೌದು, ಅಲ್ಲ late ಆದ್ರೆ ಸ್ವಲ್ಪ late ಆದ್ರು ಪರ್ವಾಗಿಲ್ಲ, ಸಾಯಂಕಾಲ ಆದ್ರೆ ರಾತ್ರಿ ಆಗ್ತದಲ್ಲ.

location ಅದೇ.

ಮತ್ತೆ food ಎಲ್ಲ ಮತ್ತೆ ನೋಡಿಕೊಳ್ಳುವ ಅಲ್ಲ. ಅಲ್ಲೆ ಅಲ್ಲೇ ನೋಡುವ . ಅದೆ ಯಾವುದ್ ಬೇಕುಂತ ನಮ್ಗೆ, ಆಯ್ತಾ. ಮತ್ ಇದು arrangements ಎಲ್ಲ ಅಲ್ಲಿ ಜಾಗ ಮಾತ್ರ ಕೊಡುದು.

Arrangements ಎಲ್ಲ ನಾವೇ ಅಂದ್ರೆ decoration ಏನಾದ್ರು ಮಾಡುದಿದ್ರೆ ಮಾಡ್ಬಹುದು ಬೇಡಲ್ಲ ಪರ್ವಾಗಿಲ್ಲಲ್ಲಾ? ಎಲ್ಲರತ್ರ phone ಮಾಡಿ ಒಂದ್ಸಲ ಕೇಳಿ ಮತ್ತೆ ನೋಡುವ.

ಆಯ್ತಾ ಸರಿ ಸರಿ ಆಯ್ತು ಇಡ್ತೇನೆ.

ಅರಾಮ್ ಅದೇನ ನೋಡ್ರಿ ನಿವರೀ?

ಚಾ ಆಯ್ತ. ನಿಮ್ದ್ರಿ? ಚಾ ಆತ ನೊಡ್ರಿಪಾ ಚಾ ಆತು ಊಟಾ ಆತು ಎಲ್ಲಾ ಆತು. ಊಟಾನು ಇಷ್ಟ ಜಲ್ದಿ ಆಯ್ತ್ರಿ. ಹಾಂ ರೀ ಮತ್ತ ಊಟಾ ಬೇಕ್ರೀ ಕೆಲಸಕ್ಕ ಹೋಗಿರ್ತೇವಿ ಹೊಟ್ಟಿ ಹಸದಿರತೇತಿ.

ನಮ್ಗ ಬಂದಕೂಡ್ಲೇ ಊಟಾ ಬೇಕ್ರೀಪಾ ಊಟಾ main ಹೌದಿಲ್ರಿ? ಹಾ ರೀ ಊಟಾ main . ಆದ್ರ ಬೇಗಾ ಆಯ್ತಲ್ಲಾ ಊಟಾ ಅದ್ಕ ಕೇಳೀನಿ. ಹೌದ ಹೌದ್ರಿ ಇಲ್ಲಾರಿಪಾ ಕೆಲ್ಸಕ್ಕ ಹೋಗಿರ್ತೇವಿ ಅಲ್ಲೆ ಜಲ್ದಿ ಊಟಾ ಆಗಿ ಆಗಿಬಿಡ್ತೇತ್ರಿ ಮನಿಗ ಬರೋವಷ್ಟ್ರಲ್ಲಿ ಹೊಟ್ಟಿ ಹಸಿತೇತಿ ಮತ್ತ ಊಟಾ ಮಾಡಬೇಕಾ ಮತ್ತೇನ ಮಾಡೋದ ಹೊಟ್ಟಿ ಹಸಿತಂದ್ರ ಊಟಾ ಮಾಡಬೇಕಲ್ರೀ .

ಹಾ ರೀ ನಿಮ ಊಟಾ ಏನು? ಅಡಗಿ ಏನು?

ಇನ್ನು ಅಡ್ಗಿನ ಇಲ್ಲಾರಿ ಏನ ಅಡಗಿ ಮಾಡತೇರಿ? ಏನ ಊಟಾ ಮಾಡ್ತೇರಿ? ನಾವ ರೀ daily ರೊಟ್ಟಿನ ಮಾಡೋದ.

ನಮ್ದು ರೊಟ್ಟಿನು ಮಾಡಿರ್ತೇವಿ ಚಪಾತಿ ಮಾಡಿರ್ತೇವಿ ಆಮ್ಯಾಗ ನಮ್ದ नाश्ता ಗೊತ್ತ ಅಲ್ರಿ ಉಪ್ಪಿಟ್ಟ ಅವಲಕ್ಕಿ. ಹಾ ರೀ ಅದ್ನೇ ಮಾಡೋದ್ರಿ ನಾವು same ರೀ ಹಂಗೆ नास्ता ಬೆಳಿಗ್ಗೆ नास्ता ಮಾಡಿರ್ತೇವಿ ಉಪ್ಪಿಟ್ಟ ಅವಲಕ್ಕಿ ಏನಾದ್ರ ಮಕ್ಕಳಿಗ ತಿನ್ನಾಕ but box ಗ box ಗೆ ಕಟಗೊಂಡ ಹೋಗಾಕ ಮಾತ್ರ. Compulsory ರೊಟ್ಟಿ ಇಲ್ಲಾಂದ್ರ ಚಪಾತಿ ಮಾಡಿರ್ತೇನ್ರಿ ಮತ್ತೆ night ಊಟಕ್ಕ ರೊಟ್ಟಿನೇ ಮಾಡೋದು ನಮ್ಮನೇಲಿ ಅಂತ್ರು ರೊಟ್ಟಿನ ಇಷ್ಟಾ ಪಡ್ತಾರ ಎಲ್ಲಾರು. ಹಾ ನಮ್ ಮನ್ಯಾಗುರೀ ನಮ್ ಮನ್ಯಾಗು ರೊಟ್ಟಿ ಇಲ್ಲಾ ಅಂತಂದ್ರ ಯಾವಾಗರ ಬ್ಯಾಸರ ಆಯ್ತಪಾ ರೊಟ್ಟಿ ಬಡ್ಯಾಕ ಆಗಿಲ್ಲಾ ಅಂತಂದ್ರ ಚಪಾತಿ ಹಿಂಗ ಮತ್ತ ಹಬ್ಬಕ್ಕ ಎಲ್ಲಾ ಜೋರ ಊಟಾರಿ ನಮ್ದ ಅಕಡೆ ಹಳ್ಳಿ side ಅಂತೂ ಊಟಾ ಬಾಳ. ಅವ್ರದಂತೂ ಕಟಕ ರೊಟ್ಟಿ ಚಟ್ನಿ ಮೊಸರ ಮತ್ತ ಏನೇನ ಇರ್ತಾವ್ರಿಪಾ ಅವ ಹಿಟ್ಟಿನ ಪಲ್ಲೆ.

ಹಾ ಕಾಳ ಪಲ್ಲೆ ಆಮ್ಯಾಗ ಅಗಸಿ ಚಟ್ನಿ ಹಾ ಉಳ್ಳಾಗಡ್ಡಿ ಬ್ಯಾರ ನೊಡ್ರಿಪಾ . ಆಮ್ಯಾಲ ಉಳ್ಳಾಗಡ್ಡಿ ಎಲ್ಲಾ ಊಟ ಆದ್ಮೇಲೆ ಮತ್ತ ಹೊಳ್ಗಿ sweet ಹೊಳ್ಗಿ ಇರ್ತೇತ್ರಿ. ಹೊಳ್ಗಿ, ಕಡಬು ಹೂರ್ನದ ಕಡಬ ಹೂರ್ನದ ಹೋಳಗಿ ಯಾವದಾರಾ ಹಬ್ಬಕ್ಕ sweet ಯಾವದರಾ ಹಬ್ಬ ಬಂತ ಅಂದ್ರನು ಹೊಳ್ಗಿ ಮಾಡೋದು ಕಡಬ ಮಾಡೋದು. ಮತ್ತ ಸವತಿ ಬೀಜದ ಹುಗ್ಗಿ last ಗ ಏನು ಅಲ ಅವತ್ತ ಏನು ಮಾಡಾಕ ಆಗ್ದೇ ಇದ್ರ ಸಜ್ಜಕಾ ಮಾಡೋದು ಶೀರಾ ಮಾಡೋದು . ಹಾ ಇದ ನೋಡ್ರಿ ನಮ ಮನ್ಯಾಗು ಹಿಂಗ ರೀ ಅಡಗಿ ಮಾಡಾಕ ಆಗಿಲ್ಲಾಪಾ ಅಂದ್ರ ಸಜ್ಜಕಾ ಹುಗ್ಗಿ . ಹಾ ಅದ ಸಣ್ಣ ಮಕ್ಕಳೀಗ ಆರೋಗ್ಯಕ್ಕು ಚೊಲೋ ಆಗುತ್ತ ಸಜ್ಜಕ್ಕ ಬೆಲ್ಲಾ ಹಾಕಿ ಸಜ್ಜಕಾ ಮಾಡಿ ತಿನ್ನಸೋದ್ರಿಂದ ಅವ್ರಿಗೆ ಹಾ ರಕ್ತದ ರಕ್ತಾನು ಜಾಸ್ತಿ ಆಗುತ್ತ ಆರೋಗ್ಯವಾಗಿ ಇರ್ತಾರ ಜೀರ್ಣಾನು ಆಗ್ತೇತಿ . ಈಗ ಅವ್ರ ಅಂಗಡ್ಯಾನ್ದಅಂದ್ರ ಹಾ ರೀ ಅಂಗಡಿಯಿಂದ ಅಂತ ಇಂತ ತಿನಸ ತಿನ್ನೋಕಿಂತಾ ಮನ್ಯಾಗ ಮಾಡಿದ ರೊಟ್ಟಿ ಮೊಸರ ಇಂತಾದ ಜಾಸ್ತಿ . ಈಗ ಎಲ್ಲಾರು fast food ಅಂತ start ಆಗಿ ಬಿಟ್ಟೇತ್ರಿ ಎಲ್ಲಾಗ್ರು ಏನ ಬೇಕ್ರಿ gobi manchuri~ ಬೇಕ್ರಿ Pani puri ಬೇಕ ಏನ ಆಗೇತ್ರಿ ಈಗ ಬರೇ egg rice . Gobi manchuri~ ನಮ್ Dharwad ಕಡೆ ಅಂತ್ರಿ egg rice ದು full . ಹೌದ ಹೌದ್ರಿ but ಅದ ಆರೋಗ್ಯಕ್ಕ ಚೊಲೋ ಅಲ್ಲ ಯಾವಾ~ ಯಾವಾಗಾರ ವಾರಕೊಮ್ಮೆ ಮಾತ್ರ ತಿನ್ನಬೋದ ಏನೋ ನಮ್ಮಲ್ಲಿ ಏನೋ ತಿನ್ನಾಕ ಎನ್ರಾ ಬೇರ್ಬೇರೆ ಬೇಕಾತ ಅಂದ್ರ ಮಾತ್ರ ಅದ್ನ ತಿನ್ಬೇಕ ಬಿಟ್ರೆ ನಾವ ಮಕ್ಕಳೀಗ ಮಾತ್ರ ಅಂಗಡಿಯಿಂದ. ಅಷ್ಟ ತಿನ್ಸ ತಿನ್ಸಲ್ಲ ಮನೆಯಿಂದನ ತಿನಸ್ತೇವ ಸಜ್ಜಕಾ ಮತ್ತೆ ತತ್ತಿ ಕುದ್ದ್ಸಿ ತಿನ್ಸೋದು ಚಪಾತಿ . ಈಗ non veg ಬಾಳ್ರಿ ಎಲ್ಲಾ ಆದ್ರ ಹೊರಗ ತಿನ್ನದ ಸರಿ ಅಲ್ಲಾ ಮನಿಯೊಳಗ್ ಮಾಡಿ ತಿಂದ್ರ ಸ್ವಚೈತಿ ನಾವು ಶುಚಿಯಾಗಿ ಮಾಡೇವಿ. ಮನ್ಯಾಗ ಆದ್ರ ಸ್ವಚ್ಛಗ ಎಲ್ಲಾ ತೊಳದು ಎಲ್ಲಾ ಮಾಡಾಕ ಬರ್ತದ ಅಂಗಡಿಲಿ ಏನ ಅಷ್ಟ cle~ ಸ್ವಚ್ಛ ಮಾಡಿರಲ ಅಲಾ ಎಲ್ಲಾನು . ಹಿಂದ ಅಡ್ಗಿ ಮನಿ ಹೆಂಗ ಇರ್ತೇತಿ ನೋಡಿರಲ್ಲ ನಾವ . ಅ ಅಡಿಗೆ ಮನೆ ನೊಡಿದ್ರಂತೂ ಊಟನೇ ಹೋಗಲ್ಲ. ಅದ ಏನ ಮಾಡ್ಬೇಕ್ರಿ ಸಣ್ಣ ಹುಡ್ಗುರ್ಗ ಅಡ್ಗಿ ಮನಿಗ ಹೋಗಿ ಮದ್ಲ ತೋರ್ಸಬೇಕ್ರಿ hotel ದ. ಆಮ್ಯಾಗ ಅವ್ರ್ನ ಊಟಾ ಏನ ತಿಂತಿ ಅಂತ ಕೇಳ್ಬೇಕ್ರಿ ಆತ ಅಲ್ರಿ ಆತ ನಮ ಮಾತ ಇಲ್ಲೇ ಮುಗ್ಸೊಂನ್ರೀ ಮುಂದಿದ್ದ .

ಹಾ, ನಾನ್ ಹುಷಾರಿದ್ದೇನೆ. ಏನ್ ನಿಮ್ದೊಂದು ಸುದ್ದಿಯೇ ಇಲ್ಲ ಮಾರ್ರೆ.

ಹಾ. ನಾನ್ ಎಂಥ ಗೊತ್ತುಂಟಾ? ನಾನು ಹೊಸತು job ಗೆ ಸೇರಿದ್ದೇನೆ ಜೋಯಾಲುಕ್ಕಾಸ್ಗೆ.

ಒಂದೂ ಎರಡ್ ತಿಂಗಳಾಯ್ತು. ನಮ್ಮದೂ scheme ಎಲ್ಲಾ ಉಂಟು ಅಲ್ಲಿ. ಈಗ ನೀವು monthly one thousand ಕಟ್ಲಿಕ್ಕೇ, two thousand ಕಟ್ಲಿಕ್ಕೇ, ಅದೊಂದು five thousand ತನಕ ಉಂಟು.

ಅಂದ್ರೆ ಈಗ ನೀವು, job ಇಗೆ ಹೋಗ್ತಿದ್ದೀರಲ್ಲ?!ಅದ್ರಕ್ಕೆ ಒಂದು ಸ್ವಲ್ಪ ಎಂತಾದ್ರೂ ಹಾಕಿದ್ರೆ ನಿಮಗೆ ಸ್ವಲ್ಪ saving ಆಗ್ತದೆ. ಮತ್ತೆ ನಮ್ಗೆಸ ನೀವು ಒಂದು scheme ಎಲ್ಲಾ ಮಾಡಿದ್ರೆ, ನಮ್ಗೆಸ ಒಂದು promotion ಎಲ್ಲಾ ಸಿಗ್ತದೆ.

ಹಾ. ಈಗ ಅದು twelve month ಅದ್ದು scheme .

Per month ಒಂದು ಸಾವಿರಸ ಕಟ್ಬೋದು, ಎರಡು ಸಾವಿರಸ ಕಟ್ಬೋದು, ಮೂರು ಸಾವಿರಸ ಕಟ್ಬೋದು.

ತನಕ ಉಂಟು. ಒಂದ್ಸಾವಿರ ಕಟ್ಟಿದ್ರೆ, ನಮ್ಗೆ ಹನ್ನೆರಡು ತಿಂಗಳು, plus one thousand ಅವ್ರು extra ಕೊಡ್ತಾರೆ ನಮ್ಗೆ. two thousand ಕಟ್ಟಿದ್ರೆ plus two thousand ಕೊಡ್ತಾರೆ, extra ಆ, twelve month ಬಿಟ್ಟು three thousand . ಕಟ್ಟಿದ್ರೆ extra three thousand ಕೊಡ್ತಾರೆ, twelve month ಬಿಟ್ಟು. ಹಾಗೆ, ನೀವು ಮತ್ತು ನಿಮ್ಮ friends ಎಲ್ಲಾ ಸೇರಿ ನನ್ನೊಟ್ಟಿಗೊಂದು scheme ಮಾಡಿ.ನನ್ಗೆಸ help ಉಂಟು ಅದ್ರಲ್ಲಿ ನನ್ಗೆಸ promotion ಸಿಗ್ತದೆ.

ಸ್ವಲ್ಪ savings ಆಗ್ತದಲ್ಲ? Gold ಎಲ್ಲ ಒಂದೂ ಒಂದು ವರ್ಷ ಬಿಟ್ಟು gold ಎಲ್ಲಾ ತಕೊಳ್ಬೋದಲ್ಲಾ.

ಇವಾಗ ಆಗಲ್ಲ, ಸ್ವಲ್ಪ problem ಇದೆ. two month ಬಿಟ್ಟಾದ್ರೆ, okay ನೋಡ್ಬೋದು. ಹೌದಾ? ಅಂದ್ರೆ ಈಗ ಮಾಡಿದ್ರೆ ನಿಮಗೆ ಒಂದು twelve months ನಲ್ಲಿ ಸ ಈಗ ನೀವು, ಈಗ ನವೆಂಬರಲ್ಲಾ? ನವೆಂಬರಲ್ಲಿ ಮಾಡಿದ್ರೆ Next year ನವೆಂಬರಲ್ಲಿ ಸಿಗ್ತದೆ. ಅಂದ್ರೆ, ಈಗ ನೀವ್ ಮಾಡಿದ್ರೆ ಈ month twenty-five ಯ ಒಳಗೆ ನೀವು ನಂಗೆ ಹಣ ಕಳಿಸ್ಬೇಕು. ನೀವು ಇಲ್ಲಿ ಬಂದುಹಣ ಕೊಡ್ಬೇಕಂತಿಲ್ಲ. ನನ್ಗೆ PhonePe ಯಾ, Google Pay ಯಾ, ಎಂತಾ online payment ಮಾಡಿದ್ರೆ ಸಾಕು. ನಾನೇ ಕಟ್ಟಿ, ನಿಮ್ಗೆ receipt ಎಲ್ಲಾ ಕಳಿಸ್ತೇನೆ. ನನ್ಗೆಸ help ಆಗ್ತದೆ. ಅಂದ್ರೆ ಎಂಥ ಗೊತ್ತುಂಟಾ, ನನ್ಗೆ ಈಗ promotion ಸಿಗ್ಬೇಕಿದ್ರೆ, ನಾನೊಂದು ಎರಡ್ಮೂರು ತಿಂಗಳಲ್ಲಿ, ಈ scheme ಇಗೆ ಜನ ಮಾಡ್ಬೇಕು. ನೀವಾದ್ರೆ ನನ್ನದೊಂದು friend ಅಲ್ಲ ಮಾರ್ರೆ, ನಿಮ್ಮತ್ರ ಎಲ್ಲ ಹೇಳ್ಬೋದು ನಾವು close ಅಲ್ಲಿ. ಬೇರೆಯವರೊಟ್ಟಿಗೆ ಹೇಳಿಕ್ಕೆ ಆಗ್ತದ, ನಮಗೆ promotion ಸಿಗುತ್ತದೆ ಹಾಗೆ ಹೀಗೆ

ಅಲ್ಲೊಂದು try ಮಾಡಿ ಮರ್ರೆ, ನಿಮಗೆ friend ಎಲ್ಲಾ ಇದ್ದಾರೆ ಅಲಾ Bangalore ಅಲ್ಲಿ, ಒಂದ್ ಮೂರ್ ನಾಕ್ ಜನ ಸೇರಿದ್ರೆ ಸಾಕು ನಂಗೆ.

ನಂಗೀಗ ಹತ್ತು ಜನ ಮಾಡ್ಲಿಕ್ಕೆ ಹೇಳಿದ್ದಾರೆ scheme ಗೆ.

ನಾನು ಅಮ್ಮ, ಅಪ್ಪ ಮತ್ತೆ ನಂದು ಇಬ್ರು friend ಮಾಡಿದೆ. ನೀವೊಂದ್ ನೀವೊಂದು ಮೂರ್ಜನ ಮಾಡಿ ಸಾಕು.

Okay, okay ಆಯ್ತು. friends ಹತ್ರ ಹೇಳುವ, ಮಾತಾಡ್ವಾ. ಹಾ ಒಂದು two thousand, minimum two thousand ಇದ್ದು ಮಾಡಿ ಆಯ್ತಾ ಮಾಡುದಾದ್ರೆ.

overlp ಹಾ. ನಿಮ್ಗೆ ಅದ್ರಲ್ಲಿ ಏನೂ loss ಇಲ್ಲಲ್ಲ gold ಅಂದ್ರೆ ನಿಮ್ಗೇನಾದ್ರೂ loss ಆಗ್ತದಾ?

ಮತ್ತೆ ನಿಮ್ಗೆ ಅದಲ್ಲದೆ ಈಗ twelve months ಬಿಟ್ಟು ತೆಗಿಬೇಕಂತಿಲ್ಲ. ಅದನ್ನೇ ಇನ್ನು continuation ಮಾಡ್ಕೊಂಡು ಹೋಗ್ಬೋದು.

ಒಂದ್ ಎರಡ್ಮೂರು ವರ್ಷ ಬಿಟ್ಟು, ಒಂದ್ ಸ್ವಲ್ಪ ಹಣ ಆದ್ಮೇಲೆ chain ಎಲ್ಲಾ ತಕೊಳ್ಬೊದಲ್ಲಾ?

ಆಯ್ತು ಆಯ್ತು ಮತ್ತೆ ಅರಾಮ್ ಅಲಾ ಎಲ್ರು.

ಅಹ್ ನನ್ಗೆ phone ಮಾಡಿ ಮಾರ್ರೆ. ಕಳಿಸುದಾದ್ರೆ ಈ month twenty-five ಯ ಒಳಗೆ ಕಳಿಸಿ ಆಯ್ತಾ, ಹಣ?

ಹಾ ಆಯ್ತು ಆಯ್ತು. ಇಡ್ತೇನೆ, bye, bye .

Hello, hai.

Hai ನಾನು ಸುವರ್ಣ ಗೊತ್ತಾಯ್ತಾ? ಹಾ ಗೊತ್ತಾಗಿಲ್ಲ ಯಾರಂತ ಹೇಳಿ.

ಹೌದು ಗೊತ್ತು ಅದಕ್ಕೆ call ಮಾಡಿದ್ದು.